ಪಾಪ ಹೆಣ್ ಮಕ್ಕಳು ಬಾಳ ಈಸ್ಟ್ ವರ್ಷದಿಂದ ಅವರಿಗಿ ಹೆಣ್ ಮಕ್ಕಳು ಒಬ್ಬರ ಒಬ್ಬರೇ ಇರ್ತಾರ ಅವ್ರಿಗೆ ಬಹಳ ಫೀಲ್ ಆಗ್ತದ ಲಗ್ನ ಆಗ ಮುಂದ ಅಳ್ತಾರಾ ನಮ್ ದೋಸ್ತರಬಿ ಅಳ್ತಾರಾ.

ಏನ್ ಮಾಡಬೇಕು ಗೊತ್ತಾಗಲ್ಲಲ್ ಅಡ--

ಏನ್ ಹಾಡ್ತಿವಿ ಗೊತ್ತೇನ್ರಿ ಸಣ್ಣ ಸನ್ ಈ ಈ ಸಣ್ಣ ಏಜ್ ನಾಗ ಇದ್ದಿವಿ ಅದೇ ಹಾಡೋವು ಬರೇ ಹಂಗ ಹಿಂಗ ಹುಡುಗಿರ್ದು ದೊಡ್ಡದು ಮಜಬರ್ದೇ ವಿಥ್ ಆಕ್ಷನ್ ಮಾಡಿ ಕಿಶನ ಹದ ಹಾಡ್ತಿನಿ ರೀ ಫಸ್ಟ್ ಕ್ಲಾಸ್ ಹಾಡ್ತಿನಿ ಬಂದ್ ನಮ್ಗ ಎಲ್ಲ ಹೆಲ್ತನಿ.

ಈಗ ಅರ ಸ್ಕ್ಯಾನ್ನರ್ಗೆ ಬಹಳ ನಂಬಲ್ಲರ ಬರೇ ಸ್ಕ್ಯಾನರ್ ಇರತ್ತೆ ರೊಕ್ಕ ನಮ್ ಅಂಗಡಿಗೆ ಬರ್ತಾರಾ ಬರೇ ಸ್ಕ್ಯಾನರ್ ಮಾಡ್ತಾರಾ ರೊಕ್ಕ ಕ್ಯಾಶ್ ಎದ ಕೇಳಿದ್ರೆ ರೊಕ್ಕ ಇಲ್ರಿ ಬರೇ ಫೋನ್ ಪೆ ಅದ ಅಂತರ.